ಈ ಹಾಲನ್ನು ಕಲರ್ ಕಲರ್ ಕ್ಲಾತ್ ನಿಂದ ಡೆಕೋರೇಟ್ ಮಾಡಿದ್ದಾರೆ.

ಆ ಗೇಟಿನ ಮೇಲೆ ಹೂವಿನ ಚಿತ್ರದ ಡಿಸೈನ್ ಇದೆ.

ಆ ಬ್ಯಾನರ್ ನಲ್ಲಿ ಅವರ್ ಸರ್ವಿಸಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಂದು ಹಲವಾರು ಸರ್ವಿಸಸ್ ಕೊಡುತ್ತೆವೆಂದು ಹೇಳಿದ್ದಾರೆ.

ಈ ಚಿತ್ರದಲ್ಲಿ ಒಂದು ವಿಶಾಲವಾದ ಲೈಬ್ರರಿ ಕಾಣಿಸುತ್ತಿದೆ.

ಬಸ್ ಸ್ಟಾಂಡ್ ಸುತ್ತಲು ಬಹಳಷ್ಟು ದೊಡ್ಡ ದೊಡ್ಡ ಮರಗಳು ಇವೆ.

ಶಾಲೆಯ ರೂಮ್ಗಳಿಗೆ ದೊಡ್ಡ ದೊಡ್ಡ ಕಬ್ಬಿಣದ ಕಿಟಕಿ ಬಾಗಿಲುಗಳು ಇವೆ.

ಮಸೀದಿಯ ಮುಂದೆ ದೊಡ್ಡ ಮರವೂ ಇದೆ.

ಅಂಗಡಿಯ ನೇಮ್ ಬೋರ್ಡ್ ಗೆ ಹೂವಿನಿಂದ ಅಲಂಕರಿಸಿದ್ದಾರೆ ಹಾಗು ಬಾಳೆ ಕಂದನ್ನು ಕಟ್ಟಿದ್ದಾರೆ.

ಅಂಗಡಿಯ ಒಳಗಡೆ ಕಪಾಟಿನಲ್ಲಿ ಬಹಳಷ್ಟು ಬುಕ್ಕುಗಳನ್ನು ಜೋಡಿಸಿದ್ದಾರೆ.

ಹಾಗು ಟೇಬಲ್ಗಳ ಮೇಲೆ ಸಹಾ ಬುಕ್ಸನ್ನು ಜೋಡಿಸಿದ್ದಾರೆ.

ಆ ಹೆಂಚಿನ ಮನೆಯ ಲೈಬ್ರರಿಗೆ ಸುತ್ತಲೂ ದೊಡ್ಡ ದೊಡ್ಡ ಗಾಜಿನ ಕಿಟಕಿಗಳಿವೆ.

ಗೇಟಿನ ಒಳಗೆ ಮತ್ತು ಹೊರಗೆ ಹಲವಾರು ವ್ಯಕ್ತಿಗಳು ನಿಂತಿದ್ದಾರೆ ಹಾಗು ಓಡಾಡುತ್ತಿದ್ದಾರೆ.

ಗೋ ಹಿಂದೆ ದೊಡ್ಡ ದೊಡ್ಡ ಮರಗಳು ಕಾಣಿಸುತ್ತಿವೆ.

ಕಂಪೌಂಡಿನ ಒಳಗೆಲ್ಲ ಹುಲ್ಲು ಮತ್ತು ಗಿಡಗಳು ಬೆಳೆದಿವೆ.

ಆ ವ್ಯಕ್ತಿಯು ಹಸಿರು ಪ್ಯಾಂಟ್ ಮತ್ತು ಕಪ್ಪು ಟೀಶರ್ಟ್ ಧರಿಸಿದ್ದಾರೆ.

ಬಾಗಿಲು ದಾಟಿದ ಮೇಲೆ ಒಂದು ದೊಡ್ಡ ರಸ್ತೆಯಿದೆ.

ದೇವಸ್ಥಾನದ ಒಳಗೆ ಒಂದು ದೊಡ್ಡ ಅರಳಿ ಮರವಿದೆ.

ಇಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲು ಹಾಗು ಒಂದು ಪಾರ್ಕ್ ಸಹ ಇದೆ.

ಹುಲಿನ ಲಾನು ಸಹ ಇದೆ ಹಾಗೂ ಅಪಾರ್ಟ್ಮೆಂಟ್ ನ ದೊಡ್ದ್ ದೊಡ್ಡ ಕಿಟಕಿಗಳು ಹಾಗಿಲ್ಲು ಬಾಗಿಲು ಕಾಣಿಸುತ್ತಾ ಇದೆ.

ಕೆಲವರು ಸೈಕಲ್ಲಿನಲ್ಲಿ ಹೋಗುತ್ತಿದ್ದಾರೆ ಎರಡು ಆಟೋಕಾವ್ ಸಹಾ ಅಲ್ಲಿ ನಿಂತಿದೆ.

ಅಲ್ಲಿ ಒಂದು ದೊಡ್ಡ ಮರವಿದೆ ಅದರ ಹಿಂದೆ ಹಳೆಯದಾದಂತಹ ಹಲವಾರು ಮನೆಗಳು ಕಾಣುತ್ತಿವೆ.

ಈ ಚಿತ್ರದಲ್ಲಿ ಒಂದು ಚರ್ಚ್ ಕಾಣಿಸುತ್ತಿದೆ.

ಅದರಲ್ಲಿ ಒಂದು ಚೇರಿನಲ್ಲಿ ಸಿಸ್ಟರ್ ಒಬ್ಬರು ಮೂರು ಚೇರಿನಲ್ಲಿ ಗಂಡಸರು ಕುಳಿತಿದ್ದಾರೆ ಇನ್ನು ಎರಡು ಚೇರಿನಲ್ಲಿ ಯಾರೂ ಕೂತಿರುವುದಿಲ್ಲ.

ಗುಡಿಯ ಮೇಲೆಲ್ಲ ದೊಡ್ಡ ದೊಡ್ಡ ಏಸುಕ್ರಿಸ್ತನ ಫೋಟೋ ಗಳನ್ನು ಹಾಕಿದ್ದಾರೆ.

ಅಲ್ಲಿ ಕೆಲವು ಹುಡುಗರು ತಬಲ ಮತ್ತು ಕೀಬೋರ್ಡ್ ನುಡಿಸುತ್ತಿದ್ದಾರೆ.

ಹಾಗೆ ಯಲ್ಲೋ ಡ್ರೆಸ್ ಹಾಕಿದಂತ ಒಬ್ಬ ಹುಡುಗಿ ಸಹ ನಿಂತಿದ್ದಾಳೆ.

ಚರ್ಚಿನ ಮುಂದೆ ಎಂಟತ್ತು ಜನರು ನಿಂತಿದ್ದಾರೆ.

ಅಲ್ಲಲ್ಲಿ ವಾಟರ್ ಬಾಟಲು ಪೈಲ್ಸ್ ಗಳು ಎಲ್ಲಾ ಕಾಣುತ್ತಿವೆ.

ಆಫೀಸಿ ನ ಗೋಡೆಗೆ ಎ_ಸಿ ಯನ್ನು ಅಳವಡಿಸಿದ್ದಾರೆ ಹಾಗೂ ಫ್ಯಾನ್ ಗಳು ಇವೆ.

ಆಮೇಲೆ ಇಲ್ಲಿ ಮಕ್ಕಳಿಗೆ ಆಟ ಆಡೋದಿಕ್ಕೆ ಕಾರು ಗಳ್ನೆಲ್ಲ ನಿಲ್ಲಿಸಿದಾರೆ ಮತ್ತೆ ಇಲ್ಲಿ ತುಂಬಾ ಜನ ಎಲ್ಲಾ ಪರ್ಚೇಸ್ ಮಾಡೋದಕ್ಕೆ ಮಾಲ್ ಒಳಗೆ ಹೋಗ್ತಾ ಇದ್ದಾರೆ.

ಹಾಗೂ ಸಜೆಶನ್ ಅಂಡ್ ಫೀಡ್ ಬ್ಯಾಕ್ ಗಾಗಿ ಒಂದು ಬೋರ್ಡ ನ್ನು ಸಹ ಹಾಕಿದ್ದಾರೆ.

ಮೆಟ್ಟಿಲಿನ ಪಕ್ಕದಲ್ಲಿ ಒಂದು ದೊಡ್ಡ ಮರವಿದೆ.

ಮತ್ತು ರೆಡಿಮೇಡ್ ಜ್ಯೂಸ್ ಪಾಕೆಟ್ಗಳನ್ನು ಸಹ ಇಟ್ಟಿದ್ದಾರೆ.

ಅಲ್ಲಿ ಒಂದು ಸ್ಕುಟರ ಒಂದು ಬೈಕು ಒಳಗೆ ಇದೆ.

ಗುಜರಿ ಒಳಗಡೆ ರಿಪೇರಿಗೆ ಬೇಕಾದಂತಹ ಸ್ಪನರ್ಸು ಕಟಿಂಗ್ ಪ್ಲೇಯರ್ಸು ಸ್ಕ್ರೂ ಡ್ರೈವರ್ ಆಯಿಲ್ ಹಲವಾರು ಎಕುಪ್ಮೆಂಟ್ ಗಳನ್ನು ಟೇಬಲಿನ ಮೇಲೆ ಇಟ್ಟಿದ್ದಾರೆ.

ಅವರಲ್ಲಿ ಒಬ್ಬರು ಕತ್ತಿನಲ್ಲಿ ಐ_ಡಿ ಕಾರ್ಡ್ ಹಾಕಿಕೊಂಡಿದ್ದಾರೆ.

ಆ ಕಾಂಪೌಂಡ್ ಪಕ್ಕದಲ್ಲಿ ದೊಡ್ಡ ದೊಡ್ಡ ಮರಗಳಿವೆ.

ಮತ್ತು ಗೋಡೆಯ ಮೇಲೆ ಅಲ್ಲಲ್ಲಿ ಬಿಳಿಯ ಬಣ್ಣ ಪೇಂಟ್ ಮಾಡಿದ್ದಾರೆ.

ಎಲ್ಲಾ ಅಪಾರ್ಟ್ಮೆಂಟ್ಗಳಿಗೂ ಎ_ಸಿ ಗಳನ್ನು ಅಳವಡಿಸಿದ್ದಾರೆ.

ಅಂಗಡಿಯ ಗೋಡೆಯ ಮೇಲೆ ಮೀನಿನ ಚಿತ್ರವನ್ನು ಬರೆದಿದ್ದಾರೆ.

ಇಲ್ಲಿ ಐಸ್ ಡಬ್ಬಿ ಗಳು ಸಹ ಇದೆ.

ಈ ಚಿತ್ರದಲ್ಲಿ ಒಂದು ಹೇರ್ ಸಲೂನ್ ಕಾಣಿಸುತ್ತಿದೆ.

ಹಾಗು ಪಕ್ಕದ ಚೇರ್ ನಲ್ಲಿ ಒಂದು ಹುಡುಗಿ ಕುಳಿತಿದ್ದಾಳೆ.

ಈ ಫೋಟೋ ದಲ್ಲಿ ಒಂದು ಬಸ್ ಸ್ಟಾಂಡ್ ಕಾಣ್ತಾ ಇದೆ ಹಾಗು ಬಿ_ಎಂ_ಟಿ_ಸಿ ಬಸ್ಸು ಸಹ ನಿಂತಿದೆ ಅದರ ಪಕ್ಕದಲ್ಲೇ ಕಂಡಕ್ಟರ್ ನಿಂತಿದಾರೆ ಜನಗಳಿಗೋಸ್ಕರ ಟಿಕೆಟ್ ಕೊಡ್ತಾ ಇದಾರೆ ಅವ್ರು.

ಸಮುದ್ರದಲ್ಲಿ ಒಂದು ಬಿಳಿಯ ಬಣ್ಣದ ಶಿಪ್ ನಿಂತಿದೆ.

ಅದರ ಮುಂದೆ ದೊಡ್ಡ ದೊಡ್ಡ ಮರಗಳು ಸಹ ಇದೆ.

ಈ ಚಿತ್ರದಲ್ಲಿ ಒಂದು ಸಣ್ಣ ನೀರಿನ ಹಳ್ಳ ಕೂಡ ಇದೆ.